ಟೇಬಲ್ ಮ್ಯಾಗ ಒಂದು ಪ್ಲೇಟ್ ಇಟ್ಟಿದಾರೆ ಪ್ಲೇಟ್ ನಲ್ಲಿ ಅ--

ಇಲ್ಲಿ ಒಂದು ಮಷೀನ್ ಮಷೀನ್ ಇದೆ.

ಇಲ್ಲಿ ಹಲವಾರು ಬೈಕ್ ಗಳ ಕಾಣ್ತಾ ಇದ್ದಾವೆ.

ಇದು ಗಾಡಿ ಟೈಯರ್ ಅಂಗಡಿ ಇಲ್ಲಿ--

ಇಲ್ಲಿ ಗುಡ್ಡಗಳನ್ನು ಕಾಣ್ತಾ ಇದ್ದಾವೆ ಇಲ್ಲಿ ಕಲ್ಲಿನ--

ಇಲ್ಲಿ ಬಟ್ಟೆ ಅಂಗಡಿ ಬಾಯ್ಸ್ ಬಟ್ಟೆ ಅಂಗಡಿ--

ಇಲ್ಲಿ ಕುಡುವುದಕ್ಕೆ ಒಂದು ಅ ಕಟ್ಟೆ ಕಟ್ಟಿದಾರೆ.

ಇಲ್ಲಿ ಗಿಡಗಳು ಕಾಣ್ತಾ ಇದ್ದಾವೆ ಇಲ್ಲಿ ಟೇಬಲ್ ಇದ್ದಾವೆ ಇಲ್ಲಿ--

ಇವರು ಇಲ್ಲಿ ಬಹಳಷ್ಟ ಜನ ಕಕುಂತ್ಕೊಂಡಿದಾರೆ.